ಹಿ ಗೈಸ ಇದು ಇಂಡಿಯನ್ ಆಯಿಲ್ ಎಂಬ ನಾಮಕರಣಗೊಳಿಸಿದ್ದಾಗಿದೆ ಗೈಸ ಇದೊಂದು ಕಾರು ಪೆಟ್ರೋಲನ್ನು ಹಾಕಿಸಿಕೊಳ್ಳುತ್ತಿದ ಗೈಸ ಪೆಟ್ರೋಲ್ ಓರ್ ಡೀಸೆಲ್ ಎರಡು ಹಾಕಿಸ್ಕೊಬಹುದು ಗೈಸ ಹಾಂಗಾಗಿ ಎರಡನ್ನು ಹಾಕಿಸ್ಕೊಬಹುದಾಗಿದೆ ಗೈಸ ನಾವು ಈ ಸದ್ಯಕ್ಕೆ ಪೆಟ್ರೋಲ್ ಹಾಕಿಸ್ಕೊಂತಿದ್ದಾರೆ ಅಂದ್ಕೊಳ್ಳೋಣ

ಇಲ್ಲಿ ಪೆಟ್ರೋಲ್ ಬೆಲೆ ನೂರು ನೂರು ಪಾಯಿಂಟ್ ಐದು ಆಗಿದೆ ಗಾಯ್ಸ್ ನಾನು ಒನ್ ಲೀಟ್ರ್ ಗೆ ನೂರು ರೂಪಾಯಿ ಕೊಡ್ ಬೇಕಾಗಿದೆ ಗಾಯ್ಸ್ .

ಇಲ್ಲಿ ಗಿಡ ಮರಗಳು ಮಳೇ ಬೀಳುವ ಸಂದ್ರಬದಲ್ಲಿ ಫೋಟೊ ಅನು ಕ್ಯಾಪ್ಚರ್ ಮಾಡಿದರೆ ಗಯ್ಸ್ ಇಲ್ಲಿ ನೂಡಿ ಗಯ್ಸ್ ಲೈಟ್ ಯಾವ ತರಹ ಆಕಡೆ ಇಕಡೆ ಎಷ್ಟು ಸುಂದರವಾಗಿ ಕಾಣುತ್ತಿದೆ ನುಡಿ ಗಯ್ಸ್ ಐ ಲವ್ ಲೋಕಲ್ ಎಷ್ಟು ಚೆನ್ನಾಗಿ ನೋಡಿ ಗಯ್ಸ್ ಐ ಲವ್ ಎಲ್.ಓ.ಸಿ ಎಲ್ಲ ಎಷ್ಟು ಚೆನ್ನಗಿದೆ ನೋಡಿ ಗಯ್ಸ್ .

ಇದು ಬಳ್ಳಾರಿ ಜಿಲ್ಲೆಯ ಮದ್ಲು ಗಟ್ಟೆ ಏಂಬ ಗ್ರಾಮದಲ್ಲಿ ಇದೆ. ಗೈಯೆಸ್ ತುಂಬಾ ನೂಡಲು ಸ್ಥಳೀಯವಾದ ಪ್ರದೇಶ ಆಗಿದೆ ಗೈಸ ಇದು ನೂಡಲು ತುಂಬಾ ಸುಂದರವಾಗಿದೆ ಗೈಸ ಆಲ್ ದಿ ಬೆಸ್ಟ್ ಗೈಸ .